ಹಾ ಹೇಳು ಹಾ ಚಂದನ.

ಹ ಶಿಕ್ಷಣ ಯೋಜನೆಗಳಲ್ಲಿ .

ಮುಖ್ಯವಾಗಿ ವಿಧ್ಯಾರ್ಥಿಗಳಿಗೆ ಏನ್ ಬೇಕಾಗಿರೋದು . ಮುಖ್ಯವಾಗಿ ಅವರು ಸಾಮಾರ್ಥ್ಯಾನ ಒಂದು ಅವರು ಶಾಲೆಲಿ ಆಗ್ಲಿ ಅತವ ಒಂದು ಸಮಾಜದಲ್ಲಿ ಗುರತಿಸ್ಬೇಕು ಅಂದ್ರೆ ಅವರು ಅವರು ಕಲಿಕೆ ಶೈಲಿ ಮತ್ತು ಅವರು ಆಸಕ್ತಿ ಯಾವ ಒಂದು ಆ ಒಂದು field ಅಲ್ಲಿ ಆಸಕ್ತಿ ಹೊಂದಿದಾರೆ. ಆಮೇಲೆ ಆ ಯೋಜನೆನ create ಮಾಡೋಕೆ ಅವರು ಶಿಕ್ಷಕರು ಹೇಗೆ help ಮಾಡ್ತಾರೆ ಅತವ ಆ ಒಂದು ಕಲಿಕೆ ವಾತಾವರಣದಲ್ಲಿ ಅವರು ಅವರ ಪೋಷಕರು ಯಾವ್ ಪಾತ್ರ, ವಹಿಸ್ತಾರೆ ಅನ್ನೋದು ಕ್ಷಣದಲ್ಲಿ ತುಂಬ important ಆಗುತ್ತೆ. ಹಂಗಂದ್ರೆ ಹಾಗಾದ್ರೆ ಪೋಷಕರ ಆ ಅವರ help ಅವರ ಸಹಾಯ ಅವ್ರ support ಬಹಳ.

ನಮಿಗ್ ಮೊದಲಿಂದನು ಗೊತ್ತು ಯಾಕಂದ್ರೆ ಮನೆಯೇ ಮೊದಲ ಪಾಠ ಶಾಲೆ ಮತ್ತೆ ತಾಯಿಯೇ ಮೊದಲ ಗುರು ಅಂತ.

ಆಗ್ ನಾವು ಯಾವ್ದೇ ಒಂದು ನಾವು ಆ ಅಕ್ಷರ ಕಲಿಬೇಕು ಅಂದ್ರು, ನಮ್ಮ ಮನೆ ಇಂದನೆ first ಕಲಿಯೋ, ಕಲಿಯೋದಾಗಿಂದ ನಮ್ಮ ನಮ್ಮ ಪೋಷಕರು ಕೂಡ ನಮ್ಮ ವಿಧ್ಯಾಭ್ಯಾಸ ಆಗ್ಲಿ ಅತವ ನಮ್ಮ ಒಂದು ಕಲಿಕಾ ಒಂದು ಯೋಜನೆಯಲ್ಲಿ ಆಗ್ಲಿ ತುಂಬ ಮಹತ್ವದ , ಮಹತ್ವಪೂರ್ಣವಾದ ಒಂದು ಪಾತ್ರವನ್ನ ನಿರ್ವಹಿಸ್ತಾರೆ. ಹಾ ಚಂದನ ಮತ್ತೆ ಪೋಷಕರ

ವಿದ್ಯಾರ್ಥಿಗಳ ವಿಧ್ಯಾರ್ಥಿಯ ತನ್ನ ಮಗ ಅತವ ಮಗಳ ದೃಷ್ಟಿಯಲ್ಲಿ ಅವರ ಪೋಷಕರ ದೃಷ್ಟಿಯಲ್ಲಿ ವಿದ್ಯಾ ವಿದ್ಯೆ ಅಂದ್ರೆ ಏನು.

ವಿದ್ಯಾಭ್ಯಾಸನ, ಸಂಶೋದನೆನ ಏನು ಒಂದು ಕೆಲ್ಸ ಕೊಡುವ ಇದಾ, ನಿಮ್ ಪ್ರಕಾರ ಏನು . ಪ್ರತಿ ಒಂದು ತಂದೆ ತಾಯಿನು ಇಚ್ಚೆ ಇಂದ ಶಾಲೆಗೆ ಸೇರಿಸ್ತಾರೆ ಅಂತ ಅಂದ್ರೆ ತಮ್ ಮಕ್ಳು ಒಳ್ಳೆ ಒಳ್ಳೆತನವನ್ನ ಕಲಿಲಿ first, ಎಲ್ಲರೊಂದಿಗೆ ಬೇರಿಲಿ ಸಮಾಜದಲ್ಲಿ ಒಂದು . ಉತ್ತಮವಾದಂತ ಒಂದು ಅವರು ಚೆನಾಗ್ ಹೋದ ಮೇಲೆ ಮುಂದೆ ಅವರಿಗೆ ತುಂಬಾ high post ಆಗ್ಲಿ ಮತ್ತೆ ತುಂಬ ಉನ್ನತ ಹುದ್ದೆ ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. like L K G ಲೆ ಗೊತ್ತಾಗುತ್ತಾ ಇಲ್ಲ. so ಅವ್ರು ಏನ್ ಮಾಡ್ತಾರೆ, starting ಇಂದಾನೆ like school ಇಂದ ಒಂದು ಒಳ್ಳೆ ಮೌಲ್ಯವನ್ನ ಕಲಿತಾರೆ ಅತವ school ಇಂದ friends ಜೊತೆಗೆ ಸೇರ್ಕೊಂಡು ಏನಾದ್ರೂ ಒಂದು ಅವರ behavior ಅಲ್ಲಿ changes ಆಗುತ್ತೆ ಬೇರಿತಾರೆ ಜನರು ಜೊತೆ . ಬೇರಿತಾರೆ ಲೋಕಜ್ಞಾನ ಪಡ್ಕೊಂತಾರೆ ಅನ್ನೋ ಒಂದು mind ಅಲ್ಲಿ ಇಟ್ಕೊಂಡಿರ್ತಾರೆ. ಕೆಲವೊಂದು ಪೋಷಕರಲ್ಲಿ ತುಂಬ ಒಂದು ಕಟು ಜ್ಞಾನ ಏನು ಅಂತ ಅಂದ್ರೆ like ಅವ್ರು marks ಮೇಲೆ ತಮ್ಮ. ಹ ತಮ್ಮ ಮಕ್ಕಳನ್ನ ಅಳಿತಾ ಇದಾರೆ.

ಅವ್ರು school ಗೆ ಹೊದ್ರೆನೆ ತಾನೇ ಅವ್ರು ನಾಲಕ್ಕು ಜನದ್ದು ಮಧ್ಯ ಬೆಳಿಯೋದು. ನಾಲಕ್ಕು ಜನ್ರುದು mentalities ಎಲ್ಲಾ ತಿಳ್ಕೋಳೋಕೆ ಸಾಧ್ಯ ಅವ್ರ್ಗೆ ok ಇವಾಗ school ಶಾಲೆ ಅಂದ್ರಿ ಹ ಶಾಲೆ ಅಲ್ಲಿ ಎರಡು ತರ ಇರ್ತಾವೆ .

theory ಅಂದ್ರೆ ಪಟ್ಯ ಪುಸ್ತಕಗಳನ್ನ ಓದೋದು ಅದು theory.

practical ಅಂದ್ರೆ ನಾವು ಏನ್ ಅದನ್ನ ನಾವು ಓದ್ತಿವಿ ಅದನ್ನ

ಆ ಇದ್ರಲ್ಲಿ ಯಾವ ತರ ಸಮಾಜದಲ್ಲಿ ಯಾವ್ ತರ ಬಳಕೆ ಮಾಡ್ಬೇಕು

ನಿಮ್ ಪ್ರಕಾರ ಎರಡನ್ನು ಯಾವ ತರ ಶಾಲೆಗಳು ಪ್ರೋತ್ಸಾಹ ಮಾಡ್ಬೇಕು ವಿಧ್ಯಾರ್ಥಿಗಳಿಗೆ . ಶಾಲೆಗಳು ಬಹುಮುಖ್ಯವಾಗಿ ಒಂದು ಮಗುಗೆ ತನ್ನ ಸಮಾಜದಲ್ಲಿ ಬದುಕುವಂತಹ ಒಂದು ಅರ್ಹತೆಯನ್ನ ರೂಪ್ಸ್ಕೊಳ್ಳುವಂತ ಒಂದು ಶಾಲೆ, ಒಂದು ದೇಗುಲ ಆಗಿರ್ಬೇಕು ನನ್ ಪ್ರಕಾರ ಶಾಲೆ ಅಂದ್ರೆ

ಅವ್ರ್ಗ್ ಒಳ್ಳೇ ಮೌಲ್ಯಗಳನ್ನ ಕಲಿಸ್ಬೇಕು. ಒಳ್ಳೇ ಸಿದ್ದಾಂತಗಳನ್ನ ಕಲಿಸ್ಬೇಕು. ಒಳ್ಳೇ ಮನುಷ್ಯರಾಗಿ ಬಾಳೋದುನ್ನ ಮನೆಲ್ಲು ಕಲಿಸ್ಬೇಕು. ಜೊತೆಗೆ ಶಾಲೆಯಲ್ಲು ಕೂಡ ಕಲಿಸ್ಬೇಕಾಗಿದೆ ಅದು.

ಆ ಶಿಕ್ಷಣ ಅಂದ್ರೆ ಏನು ಶಿಕ್ಷಣ ಅಂದ್ರೆ ಶಿಕ್ಷೆ, ಶಿಕ್ಷೆ ಮೂಲಕ ಕೊಡುವುದೆ ಶಿಕ್ಷಣ.

so ಅವ್ರು ಒಂದು ಭಯ ಇರ್ಬೇಕು. ಗುರು, ಗುರುಗಳು ಅಂತ ಮತ್ತೆ ಒಂದು ಶಿಷ್ಯ ಮತ್ತೆ ಗುರುವಿನ ನಡುವಿನ ಸಂಭಂದವನ್ನ ತಿಳಿಸುವಂತ ಪ್ರಯತ್ನ ಶಾಲೆ ಮಾಡ್ಬೇಕಾಗಿ

ಹೌದು ಚಂದನ ಇವಾಗ ಶಿಕ್ಷ ಶಿಕ್ಷಕರ ಬಗ್ಗೆ ಹೇಳಿದ್ರಿ

ಈ ಶೈಕ್ಷಣಿಕವಾಗಿ ಅವ್ರು ಏನೇನ್ ಸವಾಲುಗಳನ್ನ ಎದ್ರುಸ್ತಾರೆ . ಹಾಗು ಮಕ್ಕಳು ಏನೇನ್ ಸವಾಲು, ಸವಾಲುಗಳನ್ನ ಎದ್ರುಸ್ತಾರೆ, ಅದ್ರು ಬಗ್ಗೆ ತಾವೇನಾದ್ರು ಹೇಳ್ಬಹುದ. ಒಂದು ಸಲೀ ಆ ಮೊದ್ಲ್ನೆದಾಗಿ ಹೇಳ್ಬೇಕು ಅಂತ ಅಂದ್ರೆ, ಇವಾಗಿಂದು ಕಾಲ್ಮಾನ್ದಲ್ಲಿ ಶಿಕ್ಷಣ ಒಂದು ಆ business ಆಗ್ಬಿಟ್ಟಿದೆ. ಒಂದು ವಾಣಿಜ್ಯ ಕ್ಷೇತ್ರ ಆಗ್ತಾ ಬೆಳವಣಿಗೆ ಆಗ್ತಿರೋದುನ್ನ ನಾವು ನೋಡಿರುವಂತ ಸಂಗತಿ ಇದೆ. ಕೆಲವೊಂದು ಮಕ್ಳು ತುಂಬ ಉನ್ನತವಾದಂತ ಒಂದು ಶಾಲೇಲಿ ಓದ್ಬೇಕು ಅಂತ ಆಸೆ ಪಡ್ತಾರೆ but ಅವ್ರಲ್ಲಿ fees ಅಂತ ಒಂದು ಇರುತ್ತಲ ಅದು ತುಂಬಾ ಜಾಸ್ತಿ ಇರುತ್ತೆ. compare ಮಾಡಿದ್ರೆ. ಮತ್ತೆ government school ಅಲ್ಲಿ ಹೋಗ್ಬೇಕು ಅಂದ್ರೆ ಅವ್ರಿಗೆ ಅಷ್ಟು facilities government school ಅಲ್ಲಿ ಸಿಗಲ್ಲ. so ಇದ್ರಿಂದ ಮಕ್ಕಳಿಗೆ ಒಂದು ಬೇಧ ಭಾವ ಅಲ್ಲಿ start ಆಗುತ್ತೆ. ಹಾ ಹಾ ಅದುನ್ನ ಯಾವ್ ತರ ನಾವು, ಅದುನ್ನover ಸಮ ಅದುನ್ನ ಯಾವ್ ತರ ಮರುಗು ಇದುನ್ನ ಮಾಡ್ಬಹುದು.

ಇದ್ರಲ್ಲಿ ಸರ್ಕಾರವನ್ನು ಮುಂದಾಳತ್ವ ವಹಿಸ್ಬೇಕು government school ಮತ್ತೆ private school ಅಲ್ಲಿ ಏನು ವ್ಯತ್ಯಾಸನೆ ಇರ್ಬಾರ್ದು ಆ ತರ ಆ level ಗೆ government ಶಾಲೆಗಳನ್ನ. ಒಂದು ಉನ್ನತ ರೀತಿ ಅಲ್ಲಿ ಅದುನ್ನ ಬೆಳವಣಿಗೆ ಮಾಡ್ಬೇಕು. ಒಳ್ಳೆ ಶಿಕ್ಷಕರ್ನ ನೇಮಕಾತಿ ಮಾಡ್ಬೇಕು. ಒಳ್ಳೆ facilities ಕೊಡ್ಬೇಕು.

ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ಕೋರೋನ ಅದು pandemic ಏನ್ ಇತ್ತು ಅಲ quarantine days lockdown ಎಲ್ಲಾ ಆಗ್ಲಿಂದ ಮಕ್ಕಳ ಬೆಳವಣಿಗೆ ಆಗ್ಲಿ, ಬುದ್ದಿ ಶಕ್ತಿ ಬೆಳವಣಿಗೆ ಆಗ್ಲಿ ತುಂಬಾ ಕ್ಷೀಣವಾಗಿದೆ.

ನೀವು ಶೈಕ್ಷ ಅಲ್ಲ ಕೋರೋನ ಸಮಯದಲ್ಲಿ ಅಂತ ಹೇಳಿದ್ರಿ.

ಕೋರೋನ ಸಮಯದಲ್ಲಿ ಶೈಕ್ಷ ಶಿಕ್ಷಣ ಯಾವ್ ತರ ಬದಲಾಗಿದೆ ಅಂದ್ರೆ, ತಂತ್ರಜ್ಞಾನ ಬಳಕೆ ಬಾಳ ಆಗಿದೆ.

ಪ್ರತಿ ಒಬ್ಬ ಮಗುವಿನ ಕೈಯಲ್ಲು ಒಂದು laptop ಇಲ್ಲ tab ಅತ್ಯವಶ್ಯಕವಾಗಿದೆ ಹೌದಾ .

ಪರಿಣಾಮ ಏನಿರುತ್ತೆ ಈ ಶಿಕ್ಷಣದ ಮೇಲೆ, ಶಿಕ್ಷಣದ ರೀತಿಗಳು ಹೆಂಗೆ ಬದಲಾಗ್ತಾವೆ ಈ ಒಂದು ಕೋರೋನಾದಿಂದ ಏನು ಶೈಕ್ಷಣಿಕ ತಂತ್ರಜ್ಞಾನ ನಮ್ಮಲ್ಲಿ ಬೆಳೆಸ್ತಾ ಇದಿವಲ ಈಗ ಅದಕ್ಕೆ ಎರಡು ತರದ ಮುಖಗಳು, ಒಂದು ಹ advantages ಇದೆ. disadvantages ಇದೆ.

ಆ advantages ಪರಿಣಾಮ ಏನಾಗಿದೆ ಅಂತ ಅಂದ್ರೆ ಮಕ್ಕಳು ತಂತ್ರಜ್ಞಾನದಲ್ಲಿ ತುಂಬಾ fast. ನಾವು ನೋಡ್ತಿವಿ ಹನ್ನೊಂದು ವರ್ಷದ ಹುಡುಗಿ recently ಒಂದು ಕೈ ಕಣ್ಣಲ್ಲಿ disease ಅನ್ನ detect ಮಾಡುವಂತ app ಕಂಡು ಹಿಡ್ದಿದಾಳೆ. coding ತಾನೇ ಸ್ವತಹ ಕಲ್ತು you tube ನೋಡ್ಕೊಂಡು.

ಮತ್ತೆ ನಮ್ಮ ಅಮ್ಮನ್ದ್ರೆಲ್ಲ ತರ ತರ ಅಡುಗೆ ಮಾಡೋದ್ ಕಲ್ತಿದಾರೆ you tube ನೋಡ್ಕೊಂಡು.

ದೇಶದ ಅಡುಗೆಗಳ್ನೆಲ್ಲ ಮನೇಲಿ ಕುತ್ಕೊಂಡು ಮಾಡ್ಬಹುದು.

ಆಮೇಲೆ ಎಲ್ಲೋ ಎಷ್ಟೋ ಬಡ ವಿಧ್ಯಾರ್ಥಿಗಳು ನೋಡೋಕೆ ಕಲಿಯೋಕೆ ಆಗ್ದೆ ಇರೋ ಅಂಶಗಳ್ನ you tube ಅಲ್ಲಿ IIM institute ಅಲ್ಲಿ ಇರೋರು test ಮಾಡುವಂತ videos ಎಲ್ಲಾ ಇಲ್ಲೇ ಕುತ್ಕೊಂಡು ನೋಡ್ಬಹುದು.

ಈ ತರ ತುಂಬ benefits ಆಗಿದೆ. ಹ್ಹ ಅದೇ ರೀತಿ ದುಷ್ಪರಿಣಾಮ ಏನ್ ಆಗಿದೆ ಅಂತ ಅಂದ್ರೆ ನಮ್ health ಮೇಲೆ ತುಂಬ issues ಆಗಿದೆ. ಮೊದ್ಲೇ ನಾವು ಕೋರೋನ ಇಂದ ಆಚೆ ಬಂದಾಗ ನಮ್ immunity ನ ನಾವ್ ಕಳ್ಕೊಂಡವಿ.

ಆದ್ರಿಂದ ಅವಗ ಏನಾಯ್ತು screening horse ಜಾಸ್ತಿ ಆಯ್ತು.

time span mobile ತುಂಬಾ increase ಆಯ್ತು.

ಇದ್ರಿಂದಾಗ್ಲಿ ನಮ್ಮ ತುಂಬಾ dependent ಆಗಿ lonely alone ಆಗಿ ಇರೋದು. classrooms ಗೆ ಹೋಗ್ದೆ office ಗೆ ಹೋಗೋರು office ಗೆ ಹೋಗ್ದೆ

like ಒಂದು room ಅಲ್ಲೇ ಬೆಳವಣಿಗೆ, ಬೆಳಿತಾ ಬೆಳಿತಾ ಎರಡು ವರ್ಷಗಳ ಕಾಲ ಅವರ mentality ಪೂರ್ತಿ change ಆಗ್ಬಿಟ್ಟಿದೆ.

ಶಿಕ್ಷಣದ ಮಹತ್ವ ಕೂಡ ನಾವು ಇವಾಗ ಒಂದು ಒಂದು ರೀತಿ ಅಲ್ಲಿ, ಅವಾಗ ನಮಗೆಲ್ಲ ಶಿಕ್ಷಣದಲ್ಲಿ any five ಬರೀರಿ ಅಂತ ಕೊಡ್ತಾ ಇದ್ರು six questions ಕೊಟ್ಟು , ಇವಾಗ ಯಾ level ಗೆ ಬಂದಿದೆ ಅಂದ್ರೆ. any six ಕೊಟ್ಟು write any two or three ಅಂತ ಕೊಡ್ತಾರೆ.

ಶಿಕ್ಷಣದ ಬದಲಾವಣೆ ಏನ್ ಹೇಳ್ತಿದ್ರೆ

ಆದ್ರೆ ಇವಾಗ ಸದ್ಯದ ಸಮಯದಲ್ಲಿ ಶಿಕ್ಷಣ ಬಲ್ಲಣ ಕರ್ನಾಟಕದಲ್ಲಿ N E P ನ ಅಳವಡಿಸಿದಾರೆ. ಅಂದ್ರೆ ಭಾರತದಲ್ಲಿ ಅಳವಡಿಸಿದಾರೆ. ಒಂದೊಂದಾಗಿ ಅದು ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ.

ಅದು ಶಿಕ್ಷಣದ ಒಂದು . ಏನಂತಾರೆ chart ಅಂತರಲ ಅದುನ್ನೇ ಬದಲಾಯ್ಸಿದಾರೆ ಅದು

ಹಾ ಹಂಗಾಗಿ ಅದು ಒಂತರ ಹೊಸ ಆಯಾಮ ಕೊಡ್ಬಹುದು ಅದಕ್ಕೆ ಅದ್ರದೇ ಆದ ಉಪಯೋಗಗಳು ಇರ್ತಾವೆ. ಇಲ್ಲ ಪ್ರಲೋಗಗಳು ಇರ್ತಾವೆ.

ಅದ್ರು ಪ್ರಕಾರ ನಿಮಿಗೆ ಏನ್ ಅನ್ಸಬಹುದು. ಅದ್ರದು ಉದ್ದೇಶ ಏನಿರಬಹುದು. ಅದರಿಂದ ಏನ್ ನಾವು ಪಡಿಬಹುದು.

ಮುಂದಿನ ಶಿಕ್ಷಣ ಯಾ ತರ ಬದಲಾಗಬಹುದು. ಮುಂದಿನ ಶಿಕ್ಷಣ ಯೋಚನೆ ಮಾಡಿದ್ರೆ ಆಗ್ಲೇ ಈಗ ತಂತ್ರಜ್ಞಾನದಿಂದ ತುಂಬಾ ತುಂಬಾ ಈಗಿನ್ ಮಕ್ಳು ತುಂಬಾ fast generation ಇದೆ. ಏನೇ ಕೊಟ್ರುನು ತುಂಬಾ ಬೇಗ ಕಲಿತಾರೆ. ಎಲ್ಲಾ neat neat ranking, C E T ranking ಆಗ್ಲಿ ಎಲ್ದ್ರೂ crack ಮಾಡೋ ಅಷ್ಟು ability ಬಂದು ಬಿಟ್ಟಿದೆ ಅವ್ರ್ಗೆ so ಈ ತರ ಆಗೋದ್ರಿಂದ N E P ಈ ತರ ಎಲ್ಲಾ ಹೇಳಿದ್ರಿ ಅಲ ನೀವು

ಇವಾಗಿನ್ ಪ್ರಕಾರ ನಾವು ಇನ್ನು ಒಂದು three four years back ಹೋದಾಗ N E P ಇರ್ಲಿಲ್ಲ.

ಅಲ್ಲಿ ಬರವಣಿಗೆ ತುಂಬಾ ಇತ್ತು

ಬರವಣಿಗೆ ಅದ್ರುಕಿಂತ ಬಾಳ ನಾವು ಚಟುವಟಿಕೆ,

ಪ್ರತಿ ಒಬ್ರು ಯಾವ್ದಾದ್ರು ಒಂದು ನಾವು ಒಂದು ಏನಾದ್ರು ಒಂದು carpenter ಇದಾಗ್ಲಿ

plumber ಆಗ್ಲಿ ಆ ತರದ್ದು ಯಾವಾರ ಒಂದು vocational ರಜದಿನಗಳಲ್ಲಿ course ಮಾಡ್ಬೇಕು ಅಂತ

ನನ್ನ ಆ ದಿಕ್ಕಿನಲ್ಲಿ ನಾವು ಏನಪ so ಅದು ಕೌಶಲ್ಯವನ್ನ

ಸ್ವಾವಲಂಬಿಗಳು ಮತ್ತೆ ಕೌಶಲ್ಯಗಳನ್ನ

ಅದುಕ್ಕೊಸ್ಕರ ಈ ರೀತಿ ಶಿಕ್ಷಣ ತಂದಿದಾರೆ ಅಂತ ಹೇಳ್ಬಹುದು ಅಲ್ವ ಹೌದು N E P ಅಲ್ಲಿ ನೀವು ಒಂದು ಒಂದು course ಜೊತೆಗೆ ಮಾಡ್ಕೊಂಡು, ನಿಮಿಗೆ ಅದು ಸಂಭಂಧನೆ ಇರಲ್ಲ ನಿಮ್ course ಗೆ ಅದು ಬೇರೆ technical course ಅದ್ರು ಜೊತೆಗೆ ಪರ್ಯಾಯವಾಗಿ ಮಾಡ್ಕೋಬಹುದು ನೀವು.

so ಅವಾಗ ನಿಮ್ಗೆನಾಗುತ್ತೆ job offers ಅತವ ಕೆಲ್ಸ ಆಗ್ಲಿ ನಿಮ್ಗೆ ಯಾವ್ route ಗೆ ಎರಡು option ಸಿಗುತ್ತೆ ಅವಾಗ.

ಅಂದ್ರೆ ಬರ್ತಾ ಬರ್ತಾ degree ಶಿಕ್ಷಣದಿಂದ ಕೌಶಲ್ಯ ಶಿಕ್ಷಣದ ಕಡೆ

ಹೋಗುತ್ತೆ ಅದು china ನು ಅದೇ ರೀತಿ ಅಲ್ಲಿ ಅವ್ರು ಬೆಳ್ದಿದಾರೆ.

ಅದೇ ತರ ನಾವು ನಮ್ಮ ಶಿಕ್ಷಣವನ್ನು ಅದೇ ತರ

like ಅದ್ರಿಂದ economical development ಆಗ್ಲಿ, ಇವಾಗ increase G D P ಆಗ್ಲಿ ನಮ್ಮ growth ಇದು ಆಗ್ಲಿ economic growth ಆಗ್ಲಿ. ಇದು ಎಲ್ಲಾದ್ರು ಹಿಂದೆ ಎಲ್ಲಾದು routes ಇಂದ ಬರುತ್ತೆ ಅಂತಾರಲ ಹಂಗೆ ಪ್ರತಿ ಒಂದು ವಿಧ್ಯಾರ್ಥಿಯ ಕೊಡುಗೆನು ಕೂಡ important.

ಒಂದು ಒಬ್ಬ ವಿಧ್ಯಾರ್ಥಿ, ಒಂದು ಕಲೆ ಅತವ ಒಂದು ಕೌಶಲ್ಯ ಹೊಂದಿದ್ರೆ ಅವ್ನು ಇಡೀ ತನ್ನ ಕುಟುಂಬ atleast ತನ್ನನ್ನ ತಾನಾದ್ರೂ ನೋಡ್ಕೊಳೋ ಅಷ್ಟು ಒಂದು capability ಬರುತ್ತೆ ಅಲ

ಆ ಕೌಶಲ್ಯ ಒಂದು ಬೇರೆ ವಿಧ್ಯಾರ್ಥಿ ಓದಿದ ವಿಧ್ಯಾರ್ಥಿ ಕೌಶಲ್ಯ ಕಲ್ತ್ರೆ

ಅದು ಅದುನ್ನ ಬಾಳ ಮುಂದೆ ತಗೊಂಡು ಹೋಗ್ಬೇಕು ಅವ್ನು

ಇವಾಗ ಈಗಿನ ತಂತ್ರಜ್ಞಾನ ಯುಗದಲ್ಲಿ

ಅದ್ನ ಬೇರೆ ಬೇರೆ ದೇಶಗಳಿಗೆ ತಗೊಂಡು ಹೋಗ್ಬಹುದು. ನಮ್ಮ ಭಾರತವನ್ನ ಬೇರೆ ಕಡೆಗೂ

ಇದು ಎಲ್ಲದಕ್ಕು ಒಂದು ಒಳ್ಳೆ ಆಯಾಮ ಅಂತ ಅಂದ್ರೆ social medias ಸಾಮಾಜಿಕ ಜಾಲತಾಣ

ಅದ್ನ ವಿಧ್ಯಾರ್ಥಿಗಳು

ಹಾ ಅದನ್ನ ತಾವು ಏನೇ ಆಗ್ಲಿ ತಮ್ಮ skills ಆಗ್ಲಿ ತಮ್ಗೆನ್ ಗೊತ್ತಿದೆ. ತಮ್ಮ knowledge ಏನಿದ್ರು ಅದುನ್ನshare ಮಾಡ್ಬಹುದು. ಇನ್ನೊಂದು ವಿಧ್ಯಾರ್ಥಿ ಅದನ್ನ ನೋಡಿ ಕಲಿಯೋ ಅಷ್ಟು chances ಇರುತ್ತೆ.

so ಇದ್ರಿಂದ ಶಿಕ್ಷಣ ಬಗ್ಗೆ ಮಹತ್ವ ಇನ್ನು develop ಆಗ್ತಾ ಇದೆ. ತಂತ್ರಜ್ಞಾನದ ಒಂದು ಸ್ವರೂಪ ತಾಳ್ತಾ ಇದೆ ನಮ್ಮ ಶಿಕ್ಷಣ ಇವಾಗ.

ಇವಾಗ ಮೊದ್ಲು ಶಿಕ್ಷಣ ಅಂದ್ರೆ ಆ ಹುಡುಗ್ರುಗೆ, ಹುಡುಗ್ರುಗೆ ಬಾಳ ನಾನು ಹೇಳ್ತಿರೋದು ಒಂದು ನಲವತ್ತು ವರ್ಷದ ಹಿಂದೆ ಇಂದ

ಆದ್ರು ಇವಾಗ ಒಂದೊಂದು ಹಳ್ಳಿಗಳಲ್ಲಿ ಹುಡುಗ್ರುಗೆ

ಹುಡುಗ್ರುಗೆ ಬಾಳ ಹೊರಗಡೆ ಕಳ್ಸೋದು ಒಳ್ಳೊಳ್ಳೆ